ಮತ್ತೆ ಅದು ಒಂದು ಕೆಂಪು ಕಲರ್ ಟೇಬಲ್ ತರ ಇದೆ ಅದನ್ನ ಇಲ್ಲಿ ಇಟ್ಟವ್ರೆ.

ದೊಡ್ ದೊಡ್ಡ್ ಬೆಟ್ಟಗಳಿದ್ದಾವೆ ಮತ್ತೆ ಇಲ್ಲಿ ಚಿಕ್ ಚಿಕ್ಕ ಮರಗಳು ಸಹ ಇದಾವೆ.

ಈ ಚಿತ್ರದಲ್ಲಿ ನಾವು ನೋಡಬಹುದು ಅವರು ಮೋಡ ಬಿತ್ತಿದ್ದಾರೆ.

ನಿಯಮಿತ ಪ್ರಕಾರದ ಬುಕ್ ಗಳನ್ನ ಪುಸ್ತಕಗಳನ್ನ ನೋಡಬಹುದು ನಾವು.

ಗಳು ತರ ಬಂಡೆಗಳು ದೊಡ್ಡ ದೊಡ್ಡ ಬಂಡೆಗಳು ಕಾಣಿಸ್ತಿದ್ದಾವೆ.

ಇದು ಒಂದು ಸುಂದರವಾದ ಒಂದು ಬ್ಯಾಂಕು ನೋಡಿಲ್ಲಿ ಸ್ಟೇಟ್ ಬ್ಯಾಂಕ್ ಏ_ಟಿ_ಎಂ --